ಈ ರಿತಿಯ ಒಂದು ಪೆಂಟಿಗಳು ಇದೆ ಒಂದು ಸ್ವಿಚ್‌ ಬೊರ್ಡ ಕುಡ ಇದೆ ಇಲ್ಲಿ ಇದನ್ನು ಕುಡ ನೊಡಬಹುದು .

ಟೆಂಪುಲ್ನ ನೋಡಬಹುದು ಇಲ್ಲಿ ಟೆಂಪುಲ್ ಇರಿತಿಯಾಗಿ ಮುಂದೆ ನೋಡಬಹುದು ಇಲ್ಲಿ ಒಂದು ಇಷ್ಟು ಕಟ್ಟಡಗಳು ಅಂಗಡಿಗಳು ಇದವೆ ಹಾಗು ಒಂದು ಇಷ್ಟು ಜನ ಇಲ್ಲಿ ಒಡಾಡ್ತಿದ್ದಾರೆ .

ಡಾಕ್ಟರಗಳು ಎಲ್ಲರೂ ನಿಂತುಕೊಂಡು ಫೋಟೋ ವನ್ನು ತೆಗೆಸುಕೊಂತಿದ್ದಾರೆ ಗ್ರೂಪ್ ಫೋಟೋನ ತೆಗೆಸಿಕೊಳ್ತಾ ಇದ್ದಾರೆ .